ಒಳಗಡೆ ತುಂಬಾ ಕಾರ್ಗಳ್ ನಿಂತಿರುತವೇ ವೈಟ್ ಬ್ಲೂ ಕಾರ್ ಗಳು.

ಒಂದು ಬ ಆ ಬ ಕಂಪ್ಯೂಟರ್ ಪಕ್ಕದಲ್ಲಿ ಒಂದು ಬೋರ್ಡನ್ನು ಇಟ್ಟಿದಾರೆ.

ಕೆಳಗಡೆ ಒಬ್ಬ ಇದರ ದುಖಾನ ಮಾಲೀಕನು ತಮಗೆ ಬೇಕಾ ಕಸ್ಟಮರ್ ಗೆ ಬೇಕಾದ ರೈತಾರ್ ಸೇಂಟ್ ಬಾಟಲ್ ಗಳನ್ನು ಮಾರಲು ಹೊರಗೆ ಇಟ್ಟಿರುತ್ತಾನೆ.

ಇದು ಒಂದು ದೊಡ್ಡ ಪಾರ್ಕ್ ತರ ಇದೆ ಬ್ಲೂ ಕಲರ್ ಬಿಲ್ಡಿಂಗ್ ಇದೆ.

ಪಕ್ಕದಲ್ಲಿ ಒಂದೆರಡು ಚಿಕ್ಕ ಗಿಡಗಳು ಹಾಗಿವೆ ಗಿಡಗಳಿದವೇ ಗ್ರೀನ್ ಕಲರ್ .

ಅಲ್ಲಿ ಒಳಗಡೆ ಸ್ವಿಮ್ಮಿಂಗ್ ಆಡಲು ತುಂಬ ಜನ ನಾಕೖದು ಜನ ಬಂದಿರುತ್ತಾರೆ.

ಒಳಗಡೆ ಅವರು ಎಲ್ಲ ಚೆಕ್ ಮಾಡುತ್ತಿದ್ದಾರೆ ಒಬ್ಬ ಮನುಷ್ಯ ಫೋನಲ್ಲಿ ಮಾತಾಡುತ್ತಿದ್ದೇನೆ ಒಳಗಡೆ.